ಇಲ್ಲೊಂದು ಗೇಟ್ ಐತಿ ಗೇಟಿನ ಮರದ ಎನೋ ಮಾಡ್ಯಾರ್ ಹಿಂಗ್ ಹಚ್ಚಿ ಅಲ್ ಒಬ ಮನುಷ್ಯ ಹೊಂಟನು ಇಕಡಿ ಒಬ ಅದನ್ ಅಲ್ಲ ಒಬ ಸುಮ್ನೆ ನಡ್ಕೊಂಡ್ ಹೋಗ್ತಾವ್ನ --

ಬಾರಿ ಅಂದ್ರೆ ಭಾರಿ ಐತಿ ಹಡಗ್ ಹಾಂಗಾಗಿ ನಾವ್ ಪಟ ಪಟ ಮಾಡ್ಬೇಕಾಗಿತ್ತು ಈಗ ಮೂವತ್ತ್ ಈವಾಗ್ ನಲವತ್ತ್ ಆಗೋಕ್ ಬಂದಾವ್

ಬಸ್ಸ್ಟಾಂಡ್ ಬಹಳ ದೊಡ್ಡದೈತಿ ಅದ್ ಬಿಜಾಪುರ್ ಬಸ್ಸ್ಟ್ಯಾಂಡ್--

ಏಟ್ ಒನ್ ಸಿಕ್ಸ್ ಫೈವ್ ಗಾಡಿ ನಂಬರ್ ಬಿ.ಆರ್. ಡಬಲ್ ವನ್ ಹಾಂಗಾಗಿ ಅದ್ಭುತವಾದ ಈ ಗಾಡಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಇದೆ ಅಂತ ಹೇಳಲು ಬಯಸುತೇವೆ ತುಂಬ ಚೆನ್ನಾಗಿರುವಂತ ಈ ಗಾಡಿ ಅದ್ಭುತವಾದಂತಹ ಒಂದು ಗಾಡಿ .

ಇಲ್ಲಿ ಇದು ಒಂದು ಐತಿ ಹಾಂಗಾಗಿ ಎಲ್ಲಾ ಇರತವ್ ಅಲ್ಲಿ ಏನ್ಮಾಡಕ್ ಆಗಲ್ಲ ಹಿಂಗಾಗಿ ಹದ್ನೇಳ್ ಹದ್ನೆಂಟ್ ಹತ್ತೊಂಬತ್ತ್ ಆಗಿರುತೈತಿ ಅದ್ರೊಟ್ಟಿಗ್ ನಾವ್ ಪಟ್ಟ ಬಂದ್ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀವಿ.

ಬಸ್ಸಿ ನ ಮೇಲೆ ಎಲ್ಲ ಹತಾರ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಅಂತತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಅಂತ ಬಸ್ ಅಂದ್ರೆ ಇದು ಒಂದು ಸಾರಿಗೆ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ.

ಇದ್ದರೊಳಗ್ ನೀರದು ಅದವು ದೊಡ್ದೊಡ್ಡ ಬ್ರಿಜ್ ಅದವು ಬ್ರಿಜ್ ಕೆಳಗ್ ನೀರ ಇರ್ತಾವ್ ಇಲ್ಲೆಲ್ ಗಾಡಿ ಹೋಗ್ತಾವ್ ಮ್ಯಾಗ್ ಗಾಡಿ ಅಂತೂ ಭಾರಿ ಬರ್ತಾವ್ ಸಾವಂಡ್ ಸೊಯ್ಯ ಅಂತ ಹೇಳಿ ಭರ ಅಂತ ಹೇಳಿ.

ಇಲ್ಲಿ ಫೋಟೋ ಐತಿ ಪ್ಲ್ಯಾಟ್ ರೈಲ್ವೆ ಸ್ಟೇಷನ್ ಐತಿ ಇದು ಬಿಜಾಪುರ ರೈಲ್ವೆ ಸ್ಟೇಷನ್ ಐತಿ.